ಮತ್ತು ಇಲ್ಲಿ ಜನರಗಳು ಕೂಡ ಇವೆ.

ಈ ಚಿತ್ರದಲ್ಲಿ ಒಂದು ಮನೆಯಿದೆ ಆ ಮನೆಗೆ ಕೆಂಪು ನೀಲಿ ಮತ್ತು ಹಳದಿ ಬಣ್ಣದ ಇದೆ.

ಗಿಡಗಳು ಮತ್ತು ಬಿಲ್ಡಿಂಗ್ ಗಳು ಕಾಣ್ತಾ ಇವೆ.

ಹುರ್ಗೋಬಿ ಬಾಡೆ ಹಣ್ಣು ಬಹಡಷ್ಟು ತಡಂಗಡ ಇವೆ ಹಾಗೂ ಇಲ್ಲಿ ಅನಾನಸ್ ಮತ್ತು ಸೇವ್ ಕೂಡ ಕಾಣುತ್ತ ಇವೆ ತಡಗಡೆ--

ಕೂಡಾ ಇದೆ ಮತ್ತು ಒಂದು ಟೇಬಲ್ ಮೇಲೆ ಒಂದು ದಿಯಾ ಕೂಡ ಇದೆ.

ಹಾಗೂ ಒಂದು ಬಕೆಟ್ ಇದೆ ಮತ್ತು ಒಂದು ಚೀಲ ಕಾಣುತ್ತಾ ಇವೆ ಸುತ್ತಮುತ್ತ ಗಿಡ ಮರಗಳು ಮತ್ತು ಲೈಟ್ ಕಂಬ ಇದೆ ಹಾಗೂ ಬಹಳಷ್ಟು ಅಂಗಡಿಗಳು ಇವೆ.

ಅಂಗಡಿಯ ಹೆಸರು ಪಾನ್ ದಾಡಿ ಎಸ್ ಪಿ ಎ ಅಂಡ್ ಸಲೋನ್ ಅಂತ ಒಂದು ಕೆಂಪು ಬೋರ್ಡ್ ಮೇಲೆ ಇದೆ.

ಒಂದು ಚಿಕ್ಕ ದೇವಾಲಯ ಇದೆ ಗುಂಬಾಜಿಯ ರೂಪವಾಗಿದೆ.

ಪ್ಲಾಸ್ಟಿಕ್ ಗಳು ಬೇರೆ ಬೇರೆ ಕಂಪನಿ ಸಾಮಾನ್ಗಳು ಇದ್ದಾವೆ.

ಇದು ಮೆಟ್ಟಿಲ ಶೇಪ್ ನಂತರ ಇದೆ.

ಅಲ್ಲಿ ಒಂದು ದೊಡ್ಡ ಗೇಟ್ ಇದೆ ಆ ಗೇಟ್ ಬಿಳಿ ಬಣ್ಣದ ಇದೆ.

ಆ ಬಸ್ ಸ್ಟೇಷನ್ ನಲ್ಲಿ ಬಹಳಷ್ಟು ಕುರ್ಚಿಗಳು ಕಾಣುತ್ತಾ ಇವೆ ಹಾಗೂ ಇಲ್ಲಿ ಕೌಂಟರ್ ಗಳು ಇವೆ.

ಆ ರೂಮಿ ನಲ್ಲಿ ಬಹಳಷ್ಟು ಕುರ್ಚಿಗಳು ಮತ್ತು ಒಂದು ಟೇಬಲ್ ಕಾಣುತ್ತಾ ಇದೆ.

ಹಾಗೂ ಇಲ್ಲಿ ಪ್ಯಾಂಪರ್ಸು ಮತ್ತು ಪ್ಯಾಡ್ಸ್ ಗಳಿವೆ.

ಹ್ಯಾಂಡಲ್ಸ್ ಅಂಗಡಿ ಇದೆ ಆ ಅಂಗಡಿಯಲ್ಲಿ ಬಾಗಿಲು ಅಲ್ಮಾರಿಗಳು ಕಿಚನ್ ಡೋರ್ಗಳು --

ಆ ಅಗಂಡಿಯಲ್ಲಿ ಎರಡು ಜನರು ಚೇರ್ ಮೇಲೆ ಕುಂತಿದ್ದೇವೆ ಮತ್ತು ಅಲ್ಲಿ ಒಂದು ದೊಡ್ಡ ಗ್ಲಾಸ್ ಇದೆ ಆ ಗ್ಲಾಸ್ ನಲ್ಲಿ ಒಬ್ಬ ವ್ಯಕ್--

ಮತ್ತು ಎರಡು ಕಾರ್ ಗಳು ಮತ್ತು ಒಂದು ಲಾರಿ ಕೂಡ ಇದೆ ಸುತ್ತಮುತ್ತ ಲೈಟ್ ಕಂಬಗಳು ಮತ್ತು ಆಕಾಶ ನೀಲಿ ಬಣ್ಣದ ಇದೆ.

ಮತ್ತು ಟೇಬಲ್ ಮೇಲೆ ಬಾಕ್ಸ್ ಗಳು ಮತ್ತು ಕುರುಕುರೆ ಕೂಡ ಕಾಣುತ್ತಿವೆ ಅಂಗಡಿಯ --

ಕಲಾಕಂಡ್ ಪ್ಯಾಕೆಟ್ಸ್ ಗಳು ಕೂಡ ಇವೆ ಹಾಗೂ ಇಲ್ಲಿ ನೀರಿನ್ ಡಬ್ಬಿ ಕೂಡ ಇದೆ.

ಮಾಲ ಹಾಕಿದ್ದಾರೆ ಮತ್ತು ಒಬ್ಬ ವ್ಯಕ್ತಿ ಕೈ ಜೋಡಿಸಿ ನಿಂತಿದ್ದಾವೆ ಹಾಗೂ ಇಲ್ಲಿ ಒಂದ್ ಟೇಬಲ್ ಮತ್ತು ಚೇರ್ ಕೂಡ ಕಾಣುತ್ತಾ ಇವೆ.

ಹಾಗು ಆಕಾಶ ಬಿಳಿ ಮತ್ತು ನೀಲಿ ಬಣ್ಣದ ಇದೆ.

ಪೆನ್ಸಿಲು ಟೇಪು ಸ್ಕೆಚ್ ಪೆನ್ ಗಮ್ ಕೂಡ ಕಾಣುತ್ತ ಇವೆ ಹಾಗು ಇಲ್ಲಿ ಎಕ್ಸಾಂ ಪ್ಯಾಡ್ ಕೂಡ ಇದೆ.